ಇದು ಮ್ಯಾರೇಜ್ ಹಾಲ್ .

ಮತ್ತು ರೇಡಿಯೋ ಅಂತ ಟಿಪ್ಸ್ ಆಗಿರಬಹುದು ತುಂಬಾ ಚೆನ್ನಾಗಿ ಮೈನ್ಟೈನ್ ಆಗಿ ಮಾಡಿರ್ತಾರೆ .

ವರ್ಕರ್ಸ್ ಆಗಿರಬಹುದು ಮೆಷಿನರಿ ಆಗಿರಬಹುದು ತುಂಬಾ ಸೇಫ್ಟಿ ಯಿಂದ ತುಂಬಾ ಚೆನ್ನಾಗಿ ಮಾಡುತ್ತಿದ್ದಾರೆ. ಹಾಟ್ಸ್ ಓಫ್ ಫಾರ್ ಎಂಜಿನೀರ್ಸ್ ಫಾರ್ --